ಈ ಚಿತ್ರವೊಂದು ದೊಡ್ಡ ಗಡಿಯಾರ ಕಂಬವಾ--

ಕೆಳಗಡೆ ಹಲವಾರು ರೀತಿಯ ಕಟ್ಟಿಗೆಗನ ಕಾಣಬಹುದು ಮತ್ತ --

ಮತ್ತು ಗಾರ್ಡನ್ ಅನ್ನು ಇಲ್ಲಿ ಕಾಣಬಹುದಾಗಿದೆ.

ಚಿತ್ರದಲ್ಲಿ ಗಮನಿಸಿದಂತೆ ಇಲ್ಲಿ ಹಲವಾರು ರೀತಿಯ ವಿದ್ಯಾರ್ಥಿಗಳು ಪ್ರೇಯರ್ ಮಾಡುತ್ತಿರುವುದನ್ನು ನೋಡಬಹುದು.

ಮತ್ತು ಅದರಲ್ಲಿ ಒಂದು ಎಲೆಕ್ಟ್ರಿನ್ ಎಲೆಕ್ಟ್ರಿಕ್ ಆಕಾರದ ಒಂದು ದೊಡ್ಡ ಸಾಮಾನನ್ನು ಕಾಣಬಹುದು.

ಕೈಯಿಗೆ ಮದರಂಗಿ ಹಚ್ಚಿಕೊಂಡಿರ್ತಾಳೆ ಮತ್ತು ಕ ಬಳೆಯನ್ನು ಹಾಕಿಕೊಂಡು ಇರ್ತಾಳೆ.

ಈ ರೇಖಾ ಚಿತ್ರದಲ್ಲಿ ಒಂದು ದೊಡ್ಡದಾದ ಒಂದು ಮನೆಯಾಕಾರದ ಚಿತ್ರವನ್ನು ಕಾಣಬಹುದು.

ಈ ಚಿತ್ರಣವು ದೊಡ್ಡ ಪ್ರದೇಶದಲ್ಲಿ ನೋಡಲಾಗಿದ್ದು ಅದರ ಸುತ್ತಮುತ್ತಲು ದೊಡ್ಡದಾದ ಬೆಟ್ಟಗುಡ್ಡಗಳೆಂದಿದೆ ಮತ್ತು--

ಮತ್ತು ಮನೆಯ ಮುಂದೆ ಹಸಿರು ಬಣ್ಣದ ಒಂದು ಶಟ್ಟರ್ಸ್ಅನ್ನು ಕಾಣಬಹುದು.

ನೀಲಿ ಬಣ್ಣದ ಗೇಟ್ ಅನ್ನ ಕಾಣಬಹುದು ಮತ್ತು ಸುತ್ತ ಮುಟ್ಟಲು ಕಾಂಪೌಂಡ್ ಅನ್ನು ನೋಡಬಹುದು.

ಮತ್ತು ಇಲ್ಲಿ ಗ್ಲಾಸ್ ಗಳನ್ನು ಇಡಲಾಗಿದೆ ಒನ್--

ಒಂದು ಕೋಲ್ಡ್ ಆದ ನೀರಿನ್ ಬಾಟಲಿಯನ್ನು ಇಡಲಾಗಿದೆ.

ತ್ತು ಮಗ್ಲ ಒಂದು ದೊಡ್ಡದಾದ ಗಿಡವನ್ನು ಇದು ಹೊಂದಿದೆ ಈ ಗುಡಿಯು--

ಈ ಚಿತ್ರದಲ್ಲಿ ಶಾಲಾ ವಿದ್ಯಾರ್ಥಿಗಳನ್ನು ಕಾಣಬಹುದು.

ಈ ಚಿತ್ರದಲ್ಲಿ ಗಮನಿಸುತ್ತಿರುವಂತೆ ಒಬ್ಬ ವ್ಯಕ್ತಿಯು ತನ್ನ ತಲೆಗೆ ಬಿಳಿ ಮತ್ತು ಇನ್ನೊಬ್ಬ ವ್ಯಕ್ತಿಯು ತಲೆಗೆ ಆ ನೀಲಿ ಬಣ್ಣದ ಹೆಲ್ಮೆಟ್ ಅನ್ನು ಹಾಕಿಕೊಂಡಿ--

ಮತ್ತೆ ಒಂದು ಬಿಳೆಯದಾದ ಕಾಂಪೌಂಡ್ ನಿರ್ಮಿತ ಒಂದು ಕಾಣಬಹುದು.